ಮನೆಯೊಳಗೇ ಹಂಗೇನೇ ಇರ್ತಾ ಇದ್ರೂ ಈವಾಗ ಅಮ್ಮಂದ್ರು ಹೇಳ್ಬಕಾದ್ರೆ ಅವ್ರ ಬಣ್ಣ ರೂಪ ಅವ್ರು modern ಆಗಿರೋದು educated ಶಿಕ್ಷಿತರಾಗಿರುದು smartness ಅವ್ರು, ಧರ್ಸೊ ಉಡುಪು ಅದ್ರಲ್ಲೇನು ಎಲ್ಲಾ ನಾವು ಬದಲಾವಣೆಯನ್ನು ಕಾಣಬಹುದು ಇದುbeauty parlour ಅಲ್ಲಿ ಅಂತೂ ಅಮ್ಮಂದ್ರು ಬರೋದಂದ್ರೆ ಅದು ನಾ~ ನಾವು ಒಪ್ಕೋನ್ನೆಬೇಕು ಯಾಕಂದ್ರೆ, ನಾವು ಏ ಏ ಅಹ್ ಅಲ್ಲಿನು ಅಮ್ಮಂದಿರನ್ನೇ ಜಾಸ್ತಿಯಾಗಿ ಕಾಣಿಸಬೋದು ನಾವು ಆದ್ರೆ ಇದೆಲ್ಲಾ ಈತರ ಹೇಳ್ತಾ ಇರ್ಬೇಕಾದ್ರೆ ದುಃಖ ದ್ ವಿಷಯ ಅಂದ್ರೆ ಈವಾಗ ಅಮ್ಮಂದ್ರಿಗೆ ಏನ್ ಎಷ್ಟೋಂದ್ ಪ್ರೀತಿ ಸಿಗ್ಬೇಕೋ ಗೌರವ ಸಿಗ್ಬೇಕೋ ಅದು ಈವಾಗಿನ ಕಾಲದಲ್ಲಿ ಸಿಕ್ತಾ ಇಲ್ಲಾ ನನ್ ಪ್ರಕಾರ ತುಂಬಾನೇ ಕಡಿಮೆ ಅಂದ್ರೆ ಮಕ್ಳು ಅವ್ರುದು ಏನ್ ಜವಾಬ್ದಾರಿ ಇದೆ ಅದು ಮುಗಿದ್ ಮೇಲೆ ಅಮ್ಮ ಅಂದ್ರೆ ಅವರಿಗೆ ಅಷ್ಟೊಂದು ಇದಿಲ್ಲಾ. ಏನೂ ಒಂದು ಯಾವುದು ಕರ್ತವ್ಯ ಮಾಡಿದ್ದಾರೆ ಅಷ್ಟೇ ಅಂತ ಇನ್ನು ಜಾಸ್ತಿಯಾಗಿ ನಾವು ನೋಡಬಹುದುದ್ ವೃದ್ಧಾಶ್ರಮದಲ್ಲೆಲ್ಲಾ ಅಮ್ಮಂದ್ರಿಗೆ ಸೇರಿಸ್ತಾರೆ ತಮ್ ಜವಾಬ್ದಾರಿ ಆಗೋಯ್ತು ಇನ್ನು ಅಮ್~ ಅಮ್ಮನ್ ನೋಡ್ಕೊಳ್ಳುದು ಬೇಡ ಅಂತ, ಆತರ ಸೇರ್ಸೋದು ಇನ್ನ ಹತ್ತು ಹದ್ನೈದ್ ವರ್ಷ ಇಪ್ಪತ್ತು ವರ್ಷ ಎಲ್ಲ ಅಮ್ಮಂದ್ರು ಅವ್ರು ಸೇವೆ ಮಾಡಿದ್ರುನು ಮಕ್ಲಿಗೆ ಅದೆಲ್ಲಾ ನೆನಪಿರಲ್ಲಾ ಅವ್ರೆಲ್ಲ ಅದನ್ನು ಬಿಟ್ಟ್ ಬಿಟ್ಟಿರ್ತಾರೆ ಅವ್ರು ಅವರ ಜವಾಬ್ದಾರಿನೇ ಬೇಕುಂತ,

ಹಾಗಾಗಿ ಒಂದೊಂದು ಸರ್ತಿ ಈವಾಗ ಒಂದು ಸ್ವಲ್ಪ ಈ middle age ದು ಅಮ್ಮಂದ್ರು ಅಂದ್ರೆ ಅವರಿಗೆ ಅವ್ರ ಅಪ್ಪ ಅಮ್ಮ ಅಂದ್ರೂನು ನೋಡ್ಕೋ ಕೆಲಸ ತಿರ್ಗಾ ಈ ಅವ್ರ ಮಕ್ಳನ್ನು ನೋಡ್ಕೆಲ್ ನೋಡೊ ಕೆಲ್ಸ

ಆತರ ತುಂಬಾನೆ ಕಷ್ಟ ಆಗ್ಬಿಡುತ್ತೆ ಹೆಂಗಿಸ್ರಿಗೆ.

ಆದ್ರೂ ಏನೋ ಒಂದ್ ತುಂಬಾನೇ ಬೇಜಾರದ್ ಸಂಗತಿ ಅಂದ್ರೆ ಅಮ್ಮಂದ್ರಿಗೆ ಸಿಗ್ಬೇಕಾದಸ್ಟು ಗೌರವ ಸಿಕ್ತಾಇಲ್ಲಾ ಅಂತ ನನ್ ನನ್ ಪ್ರಕಾರ. ಸಾಮಾಜಿಕ ಜಾಲತಾಣಗಳು. ಸಾಮಾಜಿಕ ಜಾಲತಾಣಗಳಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಸಾಮಾಜಿಕ ಜಾಲತಾಣಗಳು ಈಗಿನ ಕಾಲದಲ್ಲಿ ನಾವು ತುಂಬಾ ಅಹ್ ಉಪಯೋಗಿಸ್ತೇವೆ. ಈ ಸಾಮಾಜಿಕ ಜಾಲತಾಣಗಳಲ್ಲಿ ಮುಖ್ಯವಾಗಿ ಬರುವಂತದಂದ್ರೆ ಅದೇ ನಮ್ಮ WhatsApp, Facebook ಅಹ್ ಜೊತೆಗೆ Instagram, Twitter ಆಗಿರ್ಲಿ. ಅಥ್ವ ಬೇರೆ ಯಾವುದೇ ಆದಂತ dating apps ಅಥವಾ ಅಹ್ ಮದುವೆ apps ಆಗಿರ್ಲಿ ಇಂತವುಗಳನ್ನು ನಾವು ಸಾಮಾಜಿಕ ಜಾಲತಾಣಗಳು ಅಂತ ಹೇಳ್ತೇವೆ. ಈ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಅಹ್ ರೀತಿಯಾದಂತ ಉಪಯೋಗ ಕೂಡ ಇದೆ ಜೊತೆಗೆ ಹಾನಿಕಾರಕವಾದ ಅಂಶಗಳು ಕೂಡ ಇದೆ. ಸಾಮಾಜಿಕ ಜಾಲತಾಣಗಳು ಮುಖ್ಯವಾಗಿ ಇಂದಿನ ಕಾಲದ ಅಹ್ ಯುವಕ ಯುವಕ ಅಥವಾ ಯುವತಿಯರ ಮೇಲೆ ತುಂಬಾ ರೀತಿಯಾದಂತಹ ಹ್ಮ್ ತುಂಬಾ ರೀತಿಯಾದಂತಹ ಒಂದು ಪರಿಣಾಮವನ್ನು ಬೀರ್ತಿದೆ. ಅದು ಒಳ್ಳೆದಾಗಿರ್ಲಿ ಅಥವಾ ಕೆಟ್ಟದಾಗಿರ್ಲಿ ಅಹ್ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಮಾನ್ಯವಾಗಿ ನಾವು ಕಾಣಬಹುದಾದಂತಹ ಒಳ್ಳೆಯ ಅಂಶಗಳೆನೆಂದ್ರೆ ಅಹ್ ತುಂಬಾ ದೂರದಲ್ಲಿ ಇರುವ ವ್ಯಕ್ತಿಗಳ ಜೊತೆಗೆ ನಾವು ಸಂಪರ್ಕವನ್ನು ಬೆಳೆಸ್ಬೋದು. ಜೊತೆಗೆ ಯಾವುದೇ ರೀತಿಯಾದಂತ ಮಾಹಿತಿಯನ್ನು ತುಂಬ ಸುಲಭವಾಗಿ ಅಹ್ ಒಬ್ಬರಿಂದ ಇನ್ನೊಬ್ಬರಿಗೆ ಕಳಿಸಿ ಕೊಡಬಹುದು. ಅದೇ ರೀತಿಯಲ್ಲಿ ನಮ್ಮ ಸಂಬಂಧಿಕರಾಗಿರ್ಲಿ ಗೆಳಯರಾಗಿರ್ಲಿ ಅವರ ಜೊತೆ ಮಾತಾಡ್ಬಹುದು. ನಮ್ಮ ಸಂಬಂಧಿಕರು ಅಥವಾ ಗೆಲೆಯ~ ಗೆಳೆಯರನ್ನು ಹ್ಮ್ ನೋಡ್ಬೋದು ಈ ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗಿಸ್ಕೊಂಡು. ಅದೇ ರೀತಿ ಇದರಲ್ಲಿ ಇರುವಂತಹ ಹಾನಿಕಾರಕ ಅಂಶಗಳು ಅಥವಾ ದುಷ್ಪರಿಣಾಮಗಳು ಏನಂದ್ರೆ ಇಂದಿನ ಕಾಲದ ಮಕ್ಕಳಾಗಿರ್ಲಿ ಯುವಕ ಯುವತಿಯರು ಅಥ್ವ ಎಲ್ರು ಅಹ್ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿ ಹೋಗಿರ್ತಾರೆ. ಅಹ್ ಈ ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗಿಸುದ್ರಿಂದ ಅಹ್ ಮನೆಯಲ್ಲಿ ಎಲ್ರು ಒಟ್ಟಿಗೆ ಕೂತ್ಕೊಂಡು ಕಳೆಯುವಂತ ಸಮಯವನ್ನು ನಾವು ಈಗ ಅಹ್ ನೋಡ್ಲಿಕ್ಕೆ ಸಿಗುವುದಿಲ್ಲ. ಅಹ್ ಸಾಮಾಜಿಕ ಜಾಲತಾಣಗಳು ಅಹ್ ಸಾಮಾನ್ಯವಾಗಿ ಮಕ್ಕಳ ಮೇಲೆ ಹೆಚ್ಚಿನ ದುಷ್ಪರಿಣಾಮ ಬೀರುತ್ತೆ. ಹೇಗಂದ್ರೆ ಈ ಜಾ~ ಜಾಲತಾಣಗಳನ್ನು ಉಪಯೋಗಿಸಿ ಅಹ್ ಆಡುವಂತಹ ಆಟಗಳಿಂದಾಗಿ ಮಕ್ಕಳಲ್ಲಿ ಅಹ್ ಆತ್ಮಹತ್ಯೆಯ ಮನೋಭಾವನೆಯನ್ನು ಮೂಡಿಸುವಂತಹ ಆಟಗಳನ್ನುಸ ನಾವು ನೋಡ್ಬೋದು. ಸಾಮಾಜಿಕ ಜಾಲತಾಣಗಳಲ್ಲಿ ಮುಖ್ಯವಾಗಿ ನಾವು ನೋಡ್ಬಹುದಾದಂತಹ ದುಷ್ಪರಿಣಾಮಕ~ ದುಷ್ಪರಿನಾಮಕಾರಿ ಅಂಶ ಏನಂದ್ರೆ ಅದು ಅಹ್ ತನ್ನ ಕಡೆ ಎಲ್ರನ್ನ ಸೆಳೆಯುತ್ತದೆ. ಮತ್ತು ಅಹ್ ಒಮ್ಮೆ ಆ ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸಲು ಪ್ರಾರಂಭಿಸಿದ ನಂತರ ಅದ್ರಿಂದ ಹೊರಗೆ ಬರುವುದು ತುಂಬಾ ಕಷ್ಟ ಅಹ್ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಮಾನ್ಯವಾಗಿ ನಾವ್ ಏನ್~ ಏನೆಲ್ಲಾ ನೋಡ್ಬಹುದಂದ್ರೆ. ಅಹ್ ಇದರಲ್ಲಿ ಅಹ್ ನಾವು ಅಹ್ ಒಂದು ದೂ~ ತುಂಬಾ ದೂರದ ಸಂಪರ್ಕವನ್ನು ಬೆಳೆಸ್ಬೋದು ಜೊತೆಗೆ ಅಹ್ ಎಲ್ರು ನಮ್ಮನ್ನು ನೋಡ್ಬೋದು ಜೊತೆಗೆ ನಾವು ಎಲ್ರನ್ನು ನೋಡ್ಬೋದು. ಇದರಿಂದಾಗಿ ಅಹ್ ಒಬ್ಬರ ನಡುವಿನ ಅಹ್ ಒಬ್ಬ~ ಒಬ್ಬರು ಮತ್ತು ಇನ್ನೊಬ್ಬರ ನಡುವಿನ ಭಾಂದವ್ಯ ಅಹ್ ಉತ್ತಮ ರೀತಿಯಲ್ಲಿ ಉಂಟಾಗ್ತದೆ. ಅಹ್ ಹಾಗೆ ಅಹ್ ಬೇರೆ ಬೇರೆ ರೀತಿಯಾದಂತಹ ಮಾಹಿತಿಗಳನ್ನು ಸಹ ನಾವು ಪಡಿಬೋದು. ಇಡೀ ದೇಶದಲ್ಲಿ ಅಥವಾ ನಮ್ಮ ಪ್ರಪಂಚದಲ್ಲಿ ಏನೆಲ್ಲಾ ನಡೆಯುತ್ತಿದೆ ಅನ್ನೋದರ ಬಗ್ಗೆ ಕೂಡ ಮಾಹಿತಿ ಪಡೆಯಬಹುದು. ಈ ಜಾಲತಾಣಗಳ ಮೂಲಕ ಅಹ್ ನಾವು ಯಾವುದೇ ರೀತಿಯಾದಂತಹ ಒಂದು ಅಹ್ ಕೆಲಸಗಳನ್ನು ಮಾಡ್ಬೋದು. ಜೊತೆಗೆ ಹಣವನ್ನು ಕೂಡ ಗಳಿಸ್ಬೋದು ಅಹ್ ಈ ಜಾಲತಾಣಗಳಲ್ಲಿ ಅಹ್ ನಾವು ಹ್ಮ್ reels ಅಂತ ಏನ್ ಹೇಳ್ತೇವೆ ಇದನ್ನು ಮಾಡುದ್ರಿಂದ ಅಹ್ ಜನಪ್ರಿಯತೆಯನ್ನು ಸಹ ಪಡಿಬೋದು ಜೊತೆಗೆ ಹಣವನ್ನು ಸಹ ಗಳಿಸ್ಬೋದು. ಸಾಮಾಜಿಕ ಜಾಲತಾಣಗಳು ಸಾಮಾನ್ಯವಾಗಿ ಇಂದಿನ ದಿನದಲ್ಲಿ ಅಹ್ ಅಹ್ ಉಪಾಯಕಾರಿ ಅಂಶಗಳಿಗಿಂತ ಹೆಚ್ಚಾಗಿ ದುಷ್ಪರಿನಣಾಮಕಾರಿ ಅಂಶವನ್ನು ಹೆಚ್ಚಾಗಿ ಬೀರ್ತ್ತಿದೆ. ಇದನ್ನ್ ನಾವ್ ನೋಡ್ಬೋದು ಅಹ್ ಸಾಮಾಜಿಕ ಜಾಲತಾಣಗಳನ್ನು ಅಹ್ ತೀವ್ರವಾಗಿ ಅಥವಾ ಅತಿಯಾಗಿ ಉಪಯೋಗಿಸುದ್ರಿಂದ ಅದು ನಮ್ಮ ಕಣ್ಣು ಅಥವಾ ನಮ್ಮ ಅಹ್ ತಲೆಯಲ್ಲಿ ತಲೆ ನೋವು ಉಂಟಾಗ್ಲಿಕ್ಕೆ ಕೂಡ ಕಾರಣವಾಗ್ತದೆ ದೃಷ್ಟಿಹೀನತೆಗೆ ಕೂಡ ಇದೊಂದು ಕಾರಣವಾಗಿದೆ. ಅಹ್ ಹೆಚ್ಚು ಈ ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗಿಸುವುದರಿಂದ ಒಬ್ಬ ವ್ಯಕ್ತಿ ತನ್ನ ದಿನ ನಿತ್ಯದ ಜೀವನ ಶೈಲಿಯಲ್ಲಿ ಅಹ್ ಬದಲಾವಣೆಯನ್ನು ತಂದು ಕೊಡುವ ಮೂಲಕ ಕೇವಲ ಈ ಜಾಲತಾಣಗಳಲ್ಲಿ ಮುಳುಗಿ ಹೋಗಿರ್ತಾನೆ. ಅವನಿಗೆ ಈ ಪ್ರಪಂಚದಲ್ಲಿ ಸುತ್ತ ಮುತ್~ ಪ್ರಪಂಚದಲ್ಲಿ ಅಥವಾ ತನ್ನ ಸುತ್ತ ಮುತ್ತ ನಡಿಯುತ್ತಿರುವಂತಹ ಘಟನೆಗಳಾಗ್ಲಿ ತನ್ನ ಮನೆಯವರು ಅಹ್ ಹೇಗೆ ಇದ್ದಾರೆ ಅಥ್ವ ಅವರ ಪರಿಸ್ತಿತಿ ಯಾವ ರೀತಿಯಲ್ಲಿ ಇದೆ ಅನ್ನುವುದರ ಬಗ್ಗೆ ಆಗ್ಲಿ ಅವರಿಗೆ ಗಮನ ಇರುವುದಿಲ್ಲ. ಸಾಮಾಜಿಕ ಜಾಲತಾಣಗಳು ಸಾಮಾನ್ಯವಾಗಿ ಅಹ್ ಒಂದು ಅಪಾಯಕಾರಿ ಅಂಶ ಅಂತ್ಲೇ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಅಹ್ ಇದ~ ಈ ಅಪಾಯಕಾರಿ ಅಂಶಗಳನ್ನು ನಾವು ಉಪಯೋಗಕಾರಿ ಅಂಶಗಳನ್ನಾಗಿಸ ಬದ್ಲಿಸಬಹುದು. ಅದು ಹೇಗಂದ್ರೆ ಅಹ್ ಈ ಸಾಮಾಜಿಕ ಜಾಲತಾಣಗಳನ್ನು ಇತಿ ಮಿತಿಯಲ್ಲಿ ಉಪಯೋಗಿಸುವುದು ಅದ್ರ ಜೊತೆಗೆ ಅದನ್ನ ಹೇಗೆ ಉಪಯೋಗಿಸಬೊ~ ಬೇಕು ಅಥ್ವ ಹೇಗೆ ಉತ್ತಮ ರೀತಿಯಲ್ಲಿ. ಇದ್ರಿಂದ ನಾವು ಲಾಭ ಪಡಿಬೇಕು ಅನ್ನುವುದರ ಬಗ್ಗೆ ಜನ್ರಲ್ಲಿ ಹೆಚ್ಚಿನ ಅಹ್ ಮಾಹಿತಿ ಮತ್ತು ಕಾಳಜಿಯನ್ನು ಮೂಡಿಸುದ್ರ ಮೂಲಕ ನಾವು ಈ ಸಾಮಾಜಿಕ ಜಾಲತಾಣಗಳನ್ನು.

ಹ ನಾನ್ ಚೆನ್ನಾಗಿದ್ದೇನೆ, ನೀನ್ ಹೇಗಿದ್ದೀಯಾ ರಮಿತ್?

ನಂದಾಯ್ತು. ಮತ್ತೆ ಎಂತ ಮಾಡಿದಾರೆ ಮನೇಲಿ?

ಎಂತ ಇಲ್ಲ, ಅದೇ दाल ಸಾರು, ಅನ್ನ.

ಹ, ರಜೆ ಕೊಟ್ಟಿದ್ದಾರೆ. ಒಂಬತ್ತು ದಿವ್ಸ ರಜೆ ಕೊಟ್ಟಿದ್ದಾರೆ.

ಹೌದಾ? ಎಂತ ಎಲ್ಲಿಗೆ ಹೋಗುದು plan ಉಂಟಾ?

ಆ ಬರುದಾದ್ರೆ ಮಂಗ್ಳೂರ್‌ ಬರ್ಬೋದು. ಬರ್ತಿರಾ ನಮ್ಮ ಮನೆಗೆ ಸೀದಾ.

ಅಲ್ಲಿ ಒಂಬತ್ತ್ ದಿನ ಒಂಬತ್ತು ರೀತಿಯಾ ಎಂತ function ಉಂಟು program , ಅಂದ್ರೆ ಹೀಗೆ ಒಂದಿನ dance ಆದ್ರೆ, ಇನ್ನೊಂದಿನ ಭರತನಾಟ್ಯ, ನಾಟಕ. ಊರವ್ರ್ದೆಲ್ಲ ಕೇರಿಯದ್ದು ಒಂದು function ಉಂಟಂತೆ, ಹಾಗೆ.

ನಮ್ದೊಂದು ಗೆಳೆಯರ್ ಹೇಳಿದರೆ, ಏನಾದ್ರು dance ಮಾಡ್ವಾ ಅಂತ, ಹಾಗೆ ಉಂಟು. ಬರುದಾದ್ರೆ ಬರ್ಬೋದು.

ಹ ಮಾಡು ಮಾಡು. ನೀಯೆಲ್ಲಾ ಒಳ್ಳೆ ಇದ್ದಿ ಅಲ್ಲಾ dance ಅಲ್ಲಿ.

ಹಾ. ನಂಗೆ ಒಂದು ಬರ್ಲಿಕ್ಕ್ ಆಗೂದಿಲ್ವಾ. ಯಾಕಂದ್ರೆ ಇಲ್ಲಿ ನಮ್ಮ್ ಊರಲ್ಲ್ ಕೂಡಾ ದಸರಾ ಉಂಟು. ಈಗೀಗ ಹೊಸ ದೇವಸ್ಥಾನ ಮಾಡಿದ್ದಾರೆ.

ಇದು ಮಹಾಲಕ್ಷಿ, ಉಚ್ಚಿಲದಲ್ಲಿ.

ಹ ಅದೆಂತ ಅಹ್ ಅಲ್ಲಿ ಎಂತ ಉಂಟು ಕುಶಾಲ್ ?

ಅಲ್ಲಿ ಹಾಗೇನೆ ಎಲ್ಲ ಕಡೆ ಆಗುವ ಹಾಗೆ. ಆ ಒಂದು ದಿವಸದ ಮುಂಚೆ ಆಯುಧ್ ಪೂಜಾ. ಆಯುಧ್ ಪೂಜಾದ್ ದಿವಸ ಆಯುಧ್ ಪೂಜೆ ಮಾಡ್ತಾರೆ. ಮತ್ತೆ next ಮರುದಿವಸ ಗಾಡಿ ಪೂಜೆಯೆಲ್ಲಾ ಮಾಡ್ತಾರೆ. program ಎಲ್ಲ ಉಂಟು.

ನನ್ನ ಗಾಡಿ ತರ್ಬೇಕಾ, ಅಲ್ಲಿ ಅಲ್ಲೇ ಗಾಡಿ ಗಾಡಿ ಪೂಜೆ ಮಾಡ್ಬೇಕಾ? ಅಂದ್ರೆ ಹೊಸ ದೇವಸ್ಥಾನ ಅಲ್ಲಾ?

ಹ ನಿಮ್ಮ ಮನೆಗೆ ಬಂದು ಅಲ್ಲಿಂದ ಹೋಗ್ಬೋದಲ್ಲಾ? ಹಾ ನಮ್ಮ ಮನೆಗೆ ಬಂದು ಒಂದು ನಾಕು ದಿವಸ ಇದ್ದು ಹೋಗು. ನಾಕು ದಿನ, ನಾನ್ ಒಂಬತ್ತು ದಿವ್ಸ ಇರ್ತೇನೆ.

ಹಾ ಆಯ್ತು. ಎಂತ ನಂಗೆ ನಂಗೆ ಎಂತಾದ್ರೂ ಮಾಡ್ತಿಯಾ, ಕಾರ್ಯಕ್ರಮ?

ಕಾರ್ಯಕ್ರಮಾಯೆಲ್ಲ ತಿನ್ಲಿಕ್ಕೆ ಉಣ್ಲಿಕ್ಕೆಲ್ಲ ಉಂಟು. ಮತ್ತೇನ್? ಇನ್ನೇನ್ ಬೇಕು ಕಾರ್ಯಕ್ರಮ?

ನನ್ನ ಲೆಕ್ಕದಲ್ಲಿ ನೋಡುವ ಬಾ. ನೀ ಬಂದ್ ನೋಡು ಬಾ.

ಆ ನಾ ಬರ್ತೇನೆ. ನೀ ಕರ್ದ ಮೇಲೆ ಬರುದೇ. ಅಂದ್ರೆ ನನ್ನ friends ನವರು ಇದ್ದಾರೆ ಇಬ್ಬರು ಅವರನ್ನು ಕರ್ಕೊಂಡು ಬರ್ಬೇಕಾ?

ನೀನ್ ಎಷ್ಟು ಜನರಾದ್ರು ಕರ್ಕೊಂಡು ಬಾ ಮಾರ್ರೆ.

ಇದ್ದಾರೆ ಕೆಲವ್ ಜನ ಇದ್ದಾರೆ. ಅವರ ಕೂಡಾ ಇರ್ತಾರೆ. ಬನ್ನಿ enjoy ಮಾಡುವ.

Enjoy ಮಾಡುವ, ಆಯ್ತಾಯ್ತು ಬರ್ತೇನೆ. ಎಷ್ಟು ಎಷ್ಟು ತಾರೀಕಿಗೆ ಬರ್ಬೇಕ್ ನಾನು?

ಬಾ ಬರುದಾದ್ರೆ ನಾಳೇನೆ ಬಾ, ಪರ್ವಾಗಿಲ್ಲ.

ಆಯ್ತು. ಯಾವ stop ಅಲ್ಲಿ ನಾನ್ ಇಳಿಬೇಕು?

ಇಲ್ಲಿ ಉಚ್ಚಿಲ express bus stand ಉಂಟಲ್ಲಾ?

ನಾನ್ ಗಾಡಿಯಲ್ಲಿ ಬರುದಿಲ್ಲ, ನಿನ್ನ ಗಾಡಿ ಉಂಟಲ್ಲ, ನನ್ನ ಗಾಡಿ ಎಂತಕ್ಕೆ?

ಹ ಅದು ಗಾಡಿ ಪೂಜೆ ದಿನವೇ ಹೋಗಿ ತರುವ, ಗಾಡಿ.

ನೀನ್ ಬಂದು ಇಲ್ಲಿ ಉಚ್ಚಿಲದಲ್ಲಿ ಅದು bus stand ಉಂಟಲ್ಲ, express bus stand , ಅಲ್ಲಿ ನಿಲ್ಲು ನಾನ್ ಮತ್ತೆ ಬರ್ತೇನೆ.

ಎಂತ ಇಲ್ಲ. ನನ್ನ ಗೆಳೆಯರು ಸ್ವಲ್ಪ ಕರೀತಾ ಇದ್ದರೆ. ನಾ ಮತ್ತೆ call ಮಾಡುದಾ ನಿಂಗೆ?

ಹೌದಾ ಆಯ್ತು ಸರಿ ಸರಿ bye . ಹ್ಮ್.

ಹ್ಮ್ ಏನ್ ಮಾಡ್ಲಿಕತ್ತಿದ್ದಿ? ಏನಿಲ್ಲ ನೋಡ್ ಹಂಗ ಕುಂತಿದ್ದೆ ನಿನ್ phone pic ಮಾಡ್ದೆ ಅರಾಮದಿರಿ? ಹ್ಮ್ ಅರಾಮ್ ನೀನ್ ಅರಾಮಾ?

ನಮ್ಮ ಅಜ್ಜಿಗೆ ಆ ಅರಾಮ್ ಇಲ್ಲಾ ಹುಷಾರಾಗಿಲ್ಲಾ ಅದ್ಕ hospitalize ಮಾಡಿದ್ವಿಯಾ.

ಹ್ಮ್ age ಆಯ್ತಲ್ಲಾ ಪಾಪ ಅವ್ರಿಗೆ ಹಂಗೆ ಒಂದ್ ಆದ್ಮೇಲೆ ಒಂದ್ ಏನಾದ್ರು ಇದ್ ಆಗ್ತಿರ್ತಾವ . ಬಾಳ ಕಷ್ಟಾ ಪಟ್ಟ ತಮ್ಮ ಜೀವನಾ ಸಾಗಸ್ಯಾರ ನೋಡ್ ಅಂತ. ಹ್ಮ್ ಅದ್ ಕಥಿ ಅವ್ರೆಲ್ಲಾ ಹೇಳ್ತಿದ್ರಲ್ಲಾ ನಮ್ಗ್ ಚಿಕ್ಕವ್ರಿದ್ದಾಗ ಕುತ್ಕೊಂಡ್ ಅವ್ರ್ ಕಥೆಗೋಳ್ ನಾವ್ ಹಿಂಗ್ ಇದ್ವಿ ಹಂಗ್ ಇದ್ವಿ ಅದ್ ಆಗ್ತೆತಪ್ಪಾ ಅದಕ್ಕೆ ಆಹ್ ನಿಂಗಾದ್ರು ಸ್ವಪ್ call ಮಾಡಿ ಮಾತಾಡೋಣಾ ಅಂತ ಹೇಳಿ call ಮಾಡ್ದೆ ನಾನು. ಚಲೋ ಆತ್ ನೀ ಮಾಡಿದ್ದ್ ನಂಗು ಬೇಜಾರಾಗತಿತ್ತ ಅದ ಮೊನ್ನೆ ನಮ್ಮ ಅಜ್ಜಿನೂ ತೀರ್ಕೊಂಡ್ರವಾ ಎಷ್ಟ್ ವರ್ಷಾ ಆಗಿತ್ತವ್ರಿಗೆ ಎಷ್ಟ್ ನೂರ್ ವರ್ಷಾ ಆಗಿತ್ತ ನೋಡಾ. ಅವಾಗ ಅಷ್ಟೆಲ್ಲಾ ಕಷ್ಟಾ ಪಟ್ಟು ಚನ್ನಾಗಿರೋ ಆಹಾರ ತಿಂದು ನೂರ್ ನೂರ್ ವರ್ಷಾ . But ನಾವ್ ಈಗಿನಾವ್ರು ಹಾ ಸ್ವಲ್ಪ ಆಹಾರ ತಿಂದ್ ಅದ್ಯಾವ್ ರೀತಿ ಬದಕ್ತೇವೋ ಐವತ್ತ್ ವರ್ಷಾ ಆದ್ರ ನೂರ್ ವರ್ಷಾ ಇದ್ದಂಗ ಈಗಿನ ಕಾಲ್ದಾವ್ರಗ. ಹೌದು school ಗ್ ಹೋಗ್ಲಿಕ್ಕೆ ಅವ್ಕಾಶ ಇರ್ತಿದ್ದಿಲ್ಲಾ, ಹೋದ್ರು ಆ ಒಂದೇ school ಅದ್ government school ಅಲ್ಲಿ ಆ ಇರ್ತಿದ್ರು ಆದ್ರು ಎಷ್ಟ್ ಚೆನ್ನಾಗಿ ಇದ್ ಮಾಡ್ತಿದ್ರು ನಮ್ಗೆಲ್ಲಾ ಅನುಕೂಲ ಜಾಸ್ತಿ ಇದ್ರು ನಾವ್ ಹಿಂಗ್ ಮಾಡ್ತೀವಿ. ಇವಾಗ ಅನುಕೂಲ ಜಾಸ್ತಿ ಐತಿ ಆದ್ರ ಅನಾರೋಗ್ಯದಿಂದ ಬಾಳಾಕತ್ತೆವಿ. ಇತ್ತು but ಅವ್ರ್ ಗಟ್ಟಿಯಾಗಿದ್ರು ಚಲೋ ಆಹಾರ ತಿಂತಾಯಿದ್ರ್ ಅವ್ರಿಗೇನು ಅದ್ ಯಾವ್ದೆ ಸೌಲಭ್ಯಗಳ್ ಇರ್ಲಿಲ್ಲಾ. ಏನ್ ಮಾಡೋದ್ ಅವಾಗಿನ್ generation ಹಂಗ ಈವಾಗಿನ್ generation ಹಿಂಗ. ಹಲ್ಲ್ ಇದ್ರ ಕಡ್ಲಿ ಇಲ್ಲಾ ಕಡ್ಲಿ ಇದ್ರ ಹಲ್ಲ್ ಇಲ್ಲಾ. ಹಲ್ಲ್ ಇಲ್ಲಾ ಅಜ್ಜಿ ಅವ್ಳ್ ಹೇ~ ಅಜ್ಜಿ ಹೇಳ್ತಾ ಇದ್ಲು school ಇಗ್ ಹೋಗ್ಬೇಕಂದ್ರ first ಮನೇಲಿ ಎಲ್ಲಾ ಆ ಅಮ್ಮನಿಗೆಲ್ಲಾ help ಮಾಡಿ ಪಾತ್ರೆ ತೊಳ್ದ್ ಇಟ್ಟು, ಬಟ್ಟೆ ಒಗ್ದ್ ಇಟ್ಟು. ಆಮ್ಯಾಲೆ help ಮಾಡಿ ಆ ಅಂತ. ಆ ಅದು ದೂರಾ school ಸಮೀಪನು ಇರ್ತಿದ್ದಿಲ್ಲಾ ದೂರಾ . ನಡ್ಕೊಂಡ್ ಹೋಗ್ತಾ ಇದ್ರ ಇವಾಗ ನಾಲ್ಕ್ ಹೆಜ್ಜೆ ನಡಿ ಅಂದ್ರ ನನ್ನ್ ಕಡೆ ಅಂತಾರ್ ನೋಡ್. ಹಾ ಬಿಸಿಲಿದ್ರು ಮಳಿಯಿದ್ರು ಹಿಂಗೆ ಮತ್ತ್ ಇನ್ನ್ ಅದೇ ಒಂದು ಎಷ್ಟೋ ವರ್ಷದ್ವರ್ಗು ಒಂದೇ uniform ಅಂತ ಎಷ್ಟೋ . ಹಾಕ್ಕೊಳ್ಳೊದಂತ. ಆಮ್ಯಾಲೆ ಬಾ~ bag ಕೂಡ ಅಷ್ಟ ಅದು ಎಷ್ಟೋ . ಅದ ಗೋಣಿಚೀಲಾ ಇರ್ತೆತಲ್ಲಾ ಅದ್ರೋಳಗ cut ಮಾಡಿ ಕಸಿ ಹೊಲ್ದ್ ಹಾಕ್ಕೊಂತಿದ್ರ್. ಹ್ಮ್ ನಾವ್ ಹಂಗ್ ಮಾಡ್ತಿದ್ವಮ್ಮಾ ನಮ್ಗೆಲ್ಲಾ ನೋಡಿ ಹೇಳ್ತಾರವ್ರ್ ನಿಮ್ಗೆಲ್ಲಾ ಇಷ್ಟೆಲ್ಲಾ ಎಲ್ಲಾ ಕೊಟ್ಟಿದಾರ ಎಲ್ಲಾ use ಮಾಡ್ಕೊರಿ ನಮ್ಗ್ ಹಂಗ್ ಇತ್ತು ಅವಾಗ . ಅವಾಗ ಪಾಪಾ ಒಲಿ ಮ್ಯಾಲ ಅಡ್ಗಿ ಮಾಡ್ತಾ ಇದ್ರ್. ಈವಾಗಿನ gas ಒಳಗ್ ಮಾಡಾಕ ಅಳ್ತಾರ. ಹಾ ಅವ್ mobile ಇರ್ತಿದ್ದಿಲ್ಲಾ ಆಮೇಲೆ gas ಇದ್ದಿದ್ದಿಲ್ಲಾ ಒಲೆ ಮೇಲೆ ಅಡ್ಗೆ ಅದು ಸೌದಿ ಎಲ್ಲಾ ತಂದ್ ತರ್ಬೇಕ ಅಂತ ಕಾಡಿಗೆಲ್ಲಾ . ಹೋಗಿ ಕುಳ್ಳ್ ಬಡ್ಕೊಂಡ ಆ ಷೆಗಣಿ ಹಾಕ್ತೇತಲ್ಲಾ ಆಕಳಾ ಕುಳ್ಳ್ ತಟ್ಟಿ.

ಹೌದ್ ಹೌದ್ ಹೌದ ಅವಾಗಿನ ಕಷ್ಟಾ ಬಾಳ ಕಷ್ಟಾ ಬಿಡ್ಲೇ ಅವಾಗಿಂದ ನಮಗ ಆಗಾಂಗಿಲ್ಲಾ ಇವಾಗ ಮಾಡಾಕ. ಹ್ಮ್ ನೀರು ನಮ್ಗ ಇಲ್ಲೇ ನಳಕ್ಕೆಲ್ಲಾ ಸಿಗ್ತಾವ್ ಅವ್ರೆಲ್ಲಾ ಬಾವಿಗ್ ಹೋಗಿ ಸೇದಿ ತರ್ಬೆಕಂತ ಇಲ್ಲಾ ಎಲ್ಲೋ ದೂರ್ದಲ್ಲಿ ಹಳ್ಳಾ ಇದ್ರೆ ಅಲ್ಲಿ ಹೋಗಿ ಅಲ್ಲಿ ತುಂಬ್ಕೊಂಡ್ ಬರ್ತಿದ್ರಂತ.

ಹ್ಮ್ ಆಮೇಲೆ ಬರ್ಗಾಲಾ ಬಾಳ್ ಬೀಳ್ತಿತ್ತಂತ ಅವಾಗ. ಆಮೇಲ್ ನೀರಿನ ಸಮಸ್ಯೆ ಬಾಳ ಇರ್ತಿತ್ತು ನಾವ್ use ಮಾಡ್ಕೊಂತಿದ್ವಿ ಈಗಿನವ್ರ ಎಲ್ಲಾ ಐತಿ. ಹಾ ಇವಾಗೆಲ್ಲಾ ಐತಿ but ಆರೋಗ್ಯನ ಕೊಟ್ಟಿಲ್ಲಾ ಆ ದೇವ್ರ ಏನ್ ಹಾ. ಹೇಳ್ತಿದ್ರ ಅವ್ನೆಲ್ಲಾ ಕೇಳ್ಕೊಂತ ಕುಂದರ್ತಿದ್ವಿ ನಾವ್ . ನಮ್ಗು ಬೇಜಾರ ಆದಾಗ ಅವ್ರದ ಕಥೆಗಳೆಲ್ಲ ಕೇಳಾಕ ಬಾಳ ಇಷ್ಟಾ ಆಗ್ತಿರ್ತಾವ್. ಹ್ಮ್ ನಿಮ್ಗ ಈಗ variety variety chocolates ಇದಾವ snacks ಇದಾವ ನಮ್ಗ ಎಲ್ಲಾ ಅವಾಗ ರೊಟ್ಟಿ, ಪಲ್ಲೆನ chocolate ಅದ ನಮಗ . ಹ್ಮ್ but ಇವಾಗ ಹಂಗೆಲ್ಲಾ ಆಗ್ತಿಲ್ಲಾ ಅವಾಗೆಲ್ಲಾ ಬರೆ ನಾಷ್ಟಾಕ ಅಂದ್ರ ಏನ್ರ ರೊಟ್ಟಿ ಹೊಡದ್ ಅನ್ನ ಊಟಾ ಮಾಡಿ.